ಇಲ್ಲಿ ಕಪ್ಪು ಬಣ್ಣದ ಕೇಕ್ ಗಳು ಇವೆ.

ಮತ್ತು ಇಲ್ಲಿ ಬಹಳಷ್ಟು ಜನರು ಇದ್ದಾರೆ.

ಬ್ಯಾನರ್ ಮೇಲೆ ತೋಬ ಕಲೆಕ್ಷನ್ ಅಂತ ಬರೆದಿದೆ.

ಗುಲಾಬಿ ಬಣ್ಣದ ಬಟ್ಟೆಗಳು ಕೆಂಪು ಬಣ್ಣದ ಬಟ್ಟೆಗಳು ಇವೆ.

ಇಲ್ಲಿ ಗಾಜಿನ ಒಂದು ಟೇಬಲ್ ಇದೆ.

ಟೇಬಲ್ ಮೇಲೆ ನಾಲ್ಕು ಬಿಳಿಯ ಬಣ್ಣದ ಪ್ಲೇಟ್ಗಳು ಇವೆ.

ಮತ್ತು ಕಟ್ಟಿಗೆಯ ಒಂದು ಮೆಟ್ಟಿಲು ಇದೆ.

ಮತ್ತು ಇಲ್ಲಿ ಗಾಡಿಗಳು ಇವೆ ಮತ್ತು ಇಲ್ಲಿ ಬಹಳಷ್ಟು ಜನರು ಇದ್ದಾರೆ.

ಮತ್ತು ಎಲ್ಲಿ ಒಂದು ಟೇಬಲ್ ಇದೆ.

ಮತ್ತು ಇಲ್ಲಿ ಇಬ್ಬರು ಜನರು ಇದ್ದಾರೆ.

ಅದರಲ್ಲಿ ಒಬ್ಬರ ಕೈಯಲ್ಲಿ ಪೇಪರ್ ಇದೆ.

ಇಲ್ಲಿ ಒಂದು ಜನರಲ್ ಸ್ಟೋರ್ ಇದೆ.

ಇಲ್ಲಿ ಬಹಳಷ್ಟು ಅ ಪೌಡರ್ ಗಳಿವೆ.

ಮತ್ತು ಎಣ್ಣೆಗಳು ಇವೆ ಮತ್ತು ರಬ್ಬರ್ ಗಳು ಇವೆ.

ಮತ್ತು ಇಲ್ಲಿ ಬಹಳಷ್ಟು ಜನರು ಇದ್ದಾರೆ.

ಮತ್ತು ಇಲ್ಲಿ ಬಹಳಷ್ಟು ಮೆಂಕೆ ತೆನೆಗಳು ಇವೆ.

ಮತ್ತು ಇಲ್ಲಿ ಕೆಂಪು ಬಣ್ಣದ ಒಂದು ಬಟ್ಟೆ ಇದೆ.

ಮತ್ತು ಇಲ್ಲಿ ಲೈಟಿನ ಕಂಬಗಳು ಇವೆ.

ಮತ್ತು ಇಲ್ಲಿ ಕೆಂಪು ಬಣ್ಣದ ಕುರ್ಚಿಗಳು ಇವೆ.

ಈ ಅಂಗಡಿಯಲ್ಲಿ ಒಬ್ಬ ಮಹಿಳೆ ಇದ್ದಾರೆ.

ಇಲ್ಲಿ ಬಹಳಷ್ಟು ಬಣ್ಣ ಬಣ್ಣದ ಮನೆಗಳು ಇವೆ.

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಒಂದು ಗಾಡಿ ಇದೆ.

ಮತ್ತು ಇಲ್ಲಿ ಬಹಳಷ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ.

ಮತ್ತು ಇಲ್ಲಿ ಹಿಂ ದೇವರ ಚಿತ್ರವಿದೆ.

ಮತ್ತು ಬಹಳಷ್ಟು ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ.